ಅವಾಗ ಅಲ್ಲೇ ಹತ್ರ ದಲ್ಲಿರೋ ಯಾವ್ದಾದ್ರು ಒಂದ್ ನೋಡೋದ್ ಅಂತ ಇದ್ದಾಗ ಒಂದ್ ಸಿಕ್ತು . ಅಲ್ಲಿ ಹೋಗಿದ್ದು. ಸಖತ್ತಾಗಿತ್ತು ಮಾತ್ರ ಚೀಸ್ ಪಿಜ್ಜಾ ತಿಂದಿದ್ದು ಚೆನ್ನಾಗಿತ್ತು. ನಾವು ಯಾವಾಗಲು ಫ್ರೆಂಡ್ಸ್ ಗ್ಯಾಂಗ್ ಹೋಗ್ಬೇಕಾದ್ರೆ ನಾವು ಇಲ್ಲೇ ತಿನ್ನೋದು.

ಅಲ್ಲೆಲ್ಲ ನಾನು ಕಾಲೇಜ್ ಗೆ ಹೋಗ್ಬೇಕಾದ್ರೆ ಮತ್ತೆ ಬರ್ಬೇಕಾದ್ರೆ ಸಿಟಿ ಬಸ್ಸ್ಟ್ಯಾಂಡ್ ಗಿಂತ ಸ್ವಲ್ಪ ಮುಂದೆ ಹೋಗಿದ್ದೆ. ಅವಾಗಲ್ಲಿ ಶಿವಸಾಗರ್ ಅಂತ ಒಂದು ಹೋಟೆಲ್ ಇತ್ತು. ಅಲ್ಲಿ ಹೋಗ್ಬಿಟ್ಟು ನಾನು ತಿನ್ಕೊಂಡು ಬಂದೆ ಚೆನ್ನಾಗಿತ್ತು ಪ್ಯೂರ್ ವೆಜ್ ಆಗೇ ಇತ್ತು ಟೇಸ್ಟ್ ಮಾತ್ರ ಸಖತ್ತಾಗಿತ್ತು.